ಬಹಳ ಜನ ಬರತಿದ್ರು ನೊಡ್ಲಕ್ ಗುಡ್ಡದ್ ಮೇಲ ಅದು ಭಾರಿ ಅದ ರೀ ನೋಡುವಂತಹ ಪ್ಲೇಸ್ ಎಲ್ಲರು ಹೋಗಿ ನೋಡ್ ನೋಡ್ ಬಹುದು ರೀ ಯಾವತ್ತೂ ಫ್ರೀ ಇದ್ರೆ ಹೋಗಿ ಬರ್ಬಹುದು ಟ್ರಿಪ‌ ಟೈಪ್ --

ಒಂದೊಂದು ಬಿಲ್ಡಿಂಗ್ ನೋಡದ್ರು ಎಟ್ಟೆಟ ಭಾರಿ ಆವಾ ಮತ್ತ ತೊಬೇಕು ಅನಸ್ತದ್ ನೋಡ್ರಿ ಈಗಿನ ಜನರೇಶನ್ ನಾಗ ಭಾರಿ ಭಾರಿ ಬಿಲ್ಡಿಂಗೊಳ ಅವಾ .

ಕ್ರಿಕೆಟ್ ಅಡಿ ಕಲಿಗದು ಬಾಲ್ ಕಲಿಗದು ಬಾಲು ಬಡೀತು ರೀ .

ಮೊದಲ ಎಲ್ಲಿ ಇತ್ರೀ ಕ್ರೇನ್ ಅಂತ ಜೆಸಿಬಿ ಅಂತ --